ಹಾಗೆ ಇದರಲ್ಲಿ ಬ್ಯಾಟ್ ಮಿಟನ್ ಸಹಿತ ಕಾಣಬಹುದು ಹಾಗೆಯೆ ಈ ಕಾಲೇಜು ಮುಂಬಾಗದಲ್ಲಿ ಗಿಡವನ್ನು ನೋಡಬಹುದು.

ಅದರ ಹಿಂಭಾಗದಲ್ಲಿ ಖಾಲಿ ಸೈಟ್ ಅನ್ನು ನೋಡಬಹುದು.

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇಲ್ಲಿ ಒಂದು ರಸ್ ರೋಡ್ ಅನ್ನು ನೋಡಬಹುದು ಅದರ‌ ಪಕ್ ಹಿಂಭಾಗದಲ್ಲಿಯೂ ಬೆಟ್ಟ ಗುಡ್ಡಗಳನ್ನು ನೋಡಬಹುದು .

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇದು ಒಂದು ಚರ್ಚ್ ಎನ್ನಬಹುದು ಚರ್ಚ್ ಅಲ್ಲಿ ಪ್ರೇಯರ್ ನಡೆಯ್ತಿದೆ ಹಾಗೆ ಡೆಕೋರೇಷನ್ ಸಹಿತ ನೀವು ನೋಡಬಹುದು.

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ನೀವು ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ನೋಡಬಹುದು. ಬಿಲ್ಡಿಂಗ್ ಮುಂಬಾಗದಲ್ಲಿ ಕೆ.ಎಸ್.ಆರ್ ಟಿ.ಸಿ ಬಸ್ಸನ್ನು ನೋಡಬಹುದು ಹಾಗೆ ಇಲ್ಲಿ ಒಬ್ಬರು--

ಹಾಗೆ ಇದರಲ್ಲಿ ಬುಕ್ಸ್ ಇತ್ಯಾದಿ ವಸ್ತುಗಳನ್ನು ನೋಡಬಹುದು --

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇದೊಂದು ಪೆಟ್ರೋಲ್ ಬಂಕ್ ಇಂಡಿಯನ್ --

ಹಾಗೆ ಕಾರ್ ಅನ್ನು ನೀವು ನೋಡಬಹುದು ಹಾಗೆ ಜನರು ಸಹಿತ ನಿಂತಿದ್ದಾರೆ.

ಹಾಗೆ ಅದರ ಹಿಂಭಾಗ ಒಂದು ಬ್ಯಾನರ್ ಅಲ್ಲಿ ಮೋದಿ ಫೋಟೋ ವನ್ನು ನೋಡಬಹುದು .

ಹಾಗೆ ಇದರ ಹಿಂಭಾಗದಲ್ಲಿ ನಿವು ನೋಡಬಹುದು ಗೋಪುರ ಅನ್ನು ಹೊಂದಿದೆ.

ಬೋಟ್ ಬೋಟ್ ಇನ ಪಕ್ಕ ನೀವು ದೊಡ್ಡ ದೊಡ್ಡ ಹಗ್ಗಗಳನ್ನು ನೋಡಬಹುದು--

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ಇದು ಒಂದು ಗ್ಯಾರೇಜ್ ಈ ಗ್ಯಾರೇಜ್ ಅಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಅನ್ನು ನೋಡಬಹುದು ಕಾರ್ --

ಅದರಲ್ಲಿ ಒಂದು ಕೂತಿಕೊಂಡು ನ್ರತ್ಯವನ್ನು ಮಾಡುತ್ತಿರುವುದು ಹಾಗೆ ಅದರ ಪಕ್ಕದಲ್ಲಿ ಶಿಲೆಗಳನ್ನು ಸಹಿತ ನೀವು ನೋಡಬಹುದು ಚಿಕ್ಕ ಚಿಕ್ಕ ಶಿಲೆಗಳು.

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ನೀವು ನೋಡಬಹುದು ಹೊಳೆ ಹರಿಯುತ್ತಿದ್ದೆ ಅದರ ಹಿಂಭಾಗ ದೊಡ್ಡ ದೊಡ್ಡ ಕಲ್ಲು ಹೊಳೆ ಮದಾಯದಲ್ಲಿ ನೀವು ಸಹಿತ ಕಲ್ಲುಗಳನ್ನು ನೋಡಬಹುದು ಅದರ ಹಿಂಭಾಗ ಕಲ್ಲು ನೋಡಬಹುದು.

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇದು ಒಂದು ದೊಡ್ಡದಾದ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಇದರ ಹಿಂಭಾಗದಲ್ಲಿ ನೀವು --

ಒಂದು ಗೋಪುರವನ್ನು ಕೆತ್ತಿರುವುದನ್ನು ನೋಡಬಹುದು ಅದು ತುಂಬಾ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಚಿಕ್ಕ ಚಿಕ್ಕ ಶಿಲೆಗಳನ್ನು ಸಹಿತ ನಿವು ನೊಡಬಹುದು.

ನಮಗೆ ಕೆಲಸ ವಿದ್ದ್ದ ಕಾರ್ಮಿಕರು ಮಾಡುವ ಕೆಲಸಕ್ಕೋಸ್ಕರ ಈ ಶೆಡ್ ಅನ್ನು ಕಟ್ಟಿದ್ದಾರೆ ಹಾಗೆ ಇದು ಬ್ಲ್ಯಾಕ್ ಕ್ಲಲರ್ ಬ್ಲ್ಯಾಕ್ ಕಲರ್ ಅಲ್ಲಿ --

ಕೆಂಪದಾಗಿ ಕೂಡಿದೆ ಅದರ ಹಿಂಭಾಗದಲ್ಲಿ ಚೈರ್ ಅನ್ನು ಸಹಿತ ನೀವು ನೋಡಬಹುದು.